ಮತ್ತ್ ಅಲ್ಲಿ ಮೊದ್ಲು ಟಿಕೆಟ್ ಟಿಕೆಟ್ ತೇಗಿಸ್ತಾರ್ರಿ ಮಂದಿ ಟಿಕೆಟ್ ತೆಗಿಸಿ ಆಮೇಲೆ ರೀ ಅವರವರು ಟಿಕೆಟ್ ಬುಕ್ ಮಾಡಿ ಅವರವರು ಹೋಗ್ತಾರೀ ಅವರವರ ಊರಿಗೆ.

ಇದು ಒಂದ್ ಹೋಟೆಲ್ ಐತ್ರಿ ಮತ್ತೆ ಇದ್ರಾಗ ನೋಡ್ರಿ ಸ್ಪ್ರೈಟ್ ಸಿಗ್ತಾತ್ ರೀ ಗೋಲ್ಡ್ ಸ್ಪ್ರೈಟ್ ಮಾಡಿರ್ತರಿ ಸ್ಪ್ರೈಟ್ ಸೆವೆನ್ಪ್ ಕೊಕೊಕೋಲಾ ಎಲ್ಲ ಸಿಗ್ತವೆ ರೀ ಮತ್ತೆ ಇದ್ರಾಗ ಮತ್ತೆ ಹೋಟೆಲ್ದಗ ರೆ ಟೀ ಕಾಫಿ ಸಿಕ್ತತ ರೀ.

ಮತ್ರಿ ಇಲ್ಲಿ ಪುರಿ ದೋಸೆ ಇಡ್ಲಿ ವಡ ಎಲ್ಲ ಸಿಗ್ತದರಿ ಇದ್ರಾಗ ಮತ್ತೆ ಇಲ್ಲಿ ಹೋಟೆಲ್ ದಾಗ ಕುತರ್ ನೋಡ್ರಿ ಇವರು ಹೋಗಿ ತಗೊಂತರ.

ಇದು ನೋಡ್ರಿ ನಿಕಿತಾ ಸ್ಟೇಷನರಿ ಇದ್ರಿ ಮತ್ತೆ ನೋಡ್ರಿ ಇದು ಸ್ಟೇಷನರಿದಾಗ ಪೆನ್ನು ನೋಟ್ ಬುಕ್ ಮತ್ತೆ ಪೆನ್ಸಿಲ್ ಕಂಪಸ್ ಬಾಕ್ಸ್ ಮತ್ತೆ ರೀ ಇಲ್ಲಿ.

ಅಹ್ ಸ್ ಕಲರ್ ಕಲರ್ ಇದು ಸಿಕ್ತವಾ ವಂತ ಇಲ್ಲಿ ಸೀರೆ ಸಿಕ್ತರ ಅಂತ ಬರ್ತಾರೆ ಇಲ್ಲಿ ಜನರಿ ಜನ ಮಹಿಳೆರು ಬಂದು ಇಲ್ಲಿ ತಗೋಂತಾರೆ.

ಮತ್ರಿ ಬೈಕ್ ಮೇಲೆ ಕುಂದ್ ಅಹ್ ಅದು ಆಟ ಆಡ್ತಾರ ಅದು ಬರ್ತದ ರೀ.

ಇದ್ ನೋಡ್ರಿ ಲೇಡೀಸ್ ಇಲ್ಲಿ ಲೇಡೀಸ್ ಬಟ್ಟೆ ಸಿಗ್ತದ್ರಿ ಮತ್ತ ಇಲ್ಲಿ --

ಗಾರ್ಡೆನ್ದಾಗ ಅದಕ್ಕ ನೀರ್ ಹಾಕಾಕತಾರರಿ ಒಂದ್ ಐದಾರ್ ಜನ ಇದರಿ ಕೆಲಸ ಮಾದವರು ಹಸಿರು ಹಚ್ಚಸಿರು ಆಗದೆ ರೀ ಇಲ್ಲಿ ಗಾರ್ಡನ್ ಅದ್ದಕ್ಕೆ ಯೆನಬೇಕ್ರಿ.

ಹುಡಿಗಿಯರು ಇಲ್ಲಿ ಬಹಳ ಚಲೋ ಡಾನ್ಸ್ ಮಾಡಾಕಟರ ರೀ ದೂರ್ ದೂರಿಂದ ಸ್ಕೂಲ್ ಗೆ ಡಾನ್ಸ್ ಮಾಡಿಸ್ತಾ ಇದ್ದಾರೆ ಇಲ್ಲಿ.

ಟಾಲ್ಕಿಸ್ ಗೆ ಬರದು ಗರ್ಲ್ಫ್ರೆಂಡ್ ಬಾಯ್ಫ್ರೆಂಡ್ ಮತ್ತೆ ಫ್ರೆಂಡ್ಸ್ ಒಂದು ಗುಂಪು ಮಾಡ್ಕೊಂಡು ಬರ್ತಾರೆ ಇಲ್ಲಿ ಪಿಚ್ಚರ್ ಟಾಕೀಸ್ --

ಇದು ಹೂವಿನಾ ಮಾರ್ಕೆಟ್ ಅದರಿ ಒಂದು ಎರಡು ಜನ ಮಾರಕತರ ರೀ ಮತ್ತ ಇನ್ನೊಬ್ಬ ಪುರುಷ ಏನೋ ತಕೊಕಥಾರ ರೀ ಹೂ ರಿ ಮತ್ತೆ ಇಲ್ಲಿ ಮಲ್ಲಿಗೆ ಹೂವು ಮತ್ತ ಚಂಡು ಹೂ--

ಮತ್ತೆ ಇದರಗ ರಿ ಪೆನ್ ಸಿಕ್ತವೆ ರೀ ಮತ್ತೆ ನೋಟ್ಬುಕ್ ಯಲ್ಲ ಮತ್ತಿ ರೀ ಪೆನ್ ಸ್ಪರ್ದಾವಿಜೇತ ಸಿಗ್ತಾವರಿ ಮತ್ತೆ ಹುಡುಗೂರು ಓದಕ್ಕೆ ಅಂತ ಇಲ್ಲಿ ಒಳ್ಳೆ ಒಳ್ಳೆ ಕ್ವಿಜ್ ಬುಕ್ ಇಟ್ಟಿರ್ತಾರೆ ಇದ್ರಾಗ ಎಲ್ಲಾ ಇರ್ತವ್ರಿ ಬುಕ್ ಸ್ಟಾಲ್ ದಾಗರಿ.

ಮತ್ತೆ ಪೆನ್ ಪೆನ್ಸಿಲ್ ಕಂಪಾಸ್ ಪೆನ್ಸಿಲ್ ಇದ್ರಾಗೆ ಎಲ್ಲ ಇರ್ತಾವೆ ರೀ ಬುಕ್ ಸ್ಟಾಲ್ ದಗೆ ರೀ